ಅದೆಲ್ಲ ಈವಾಗ ಬೇಕರಿ ಯಾಗ ಮಾಡಿ ಇಟ್ಟಿದ್ದ ತಿನ್ತಿ --

ವ್ಯಾಯಾಮ ಮಾಡೋದ್ರಿಂದ ನಮ್ಗ್ ಆರೋಗ್ಯಕ್ ಬಹಳ ಒಳ್ಳೇದ್ ಐತಿ.

ಇದನ್ನು ಪ್ರೇಮ ಸಂಕೇತವಾಗಿ ನಾನು ಹೇಳಲು ಈ ಸಂದರ್ಭದ ಇಷ್ಟ ಪಡುತ್ತೇನಿ .

ತಾವು ಏನೋ ಹಳ್ಳಿ ಜನಾ ನಾವು ಬೆಳೆದಂತ ದಾವ್ಷೆಗಳನ್ನ ಅವುಗಳಿಗೆ ನಾವ್ ಫ್ಯಾಕ್ಟರಿ ಗೆ ಫ್ಯಾಕ್ಟರಿ ಗಳಿಗೆ ಮರ್ತಿವಿ.

ಈತ ಒಂದು ಬೌದ್ಧ ಧರ್ಮವನ್ನು ಸ್ಥಾಪಿಸಿದನ.

ಇಲ್ಲೊಂದು ಕಟ್ಟಡ ಕಟ್ಟಿದ್ ಅಯ್ತ್ನಿ ಬಹಳ ಸುನ್ ಸುಂದರವಾಗ ಕಟ್ಟಾಕ್ ಕುಂತಾರ.

ಇಲ್ಲೇ ನಮ್ಮ ಹತ್ತಿರದ ತಾಳಿಕಟ್ಟಿ ಎಂಬ ಅಲ್ಲಿ ಐಬಿ ಅಂತಿದೆ ಐಬಿ ಅಂದ್ರ ಮತ್ತ್ ಏನ್ ಬೇರೆ ಎನ್ ಅಲ್ರಿ.

ಬಾರಿ ಎಂಜೋಯ್ಮೆಂಟ್ ಆಯಿತು ಅಲ್ಲಿ ಹಸಿರು ಅಲ್ಲಿ ಫೋಟೋ ತೇಗ್ಸ್ಕೊಂಡು ಕೇಕು ಕಟ್ ಮಾಡಿ ಬಂದ್ವಿ.

ಅಲ್ಲಿ ಹೋದಾಗ ಶೈಕ್ಷಣಿಕ ಪ್ರವಾಸಾಕ್ ಹೋದಾಗ ಅಲ್ಲಿ ಮಲ್ಪೆ ಬೀಚ್ ಹಂತ್ರ ಹೋಗಿಬಿಟ್ಟಿದ್ರು .

ಫನ್ ಕ್ಷನ್ ಐತಿ ಆ ಫನ್ ಕ್ಷನ್ ದಾಗ ನಾ ನಾನು ಪಾಲ್ ಪಾಲ್ಗೊಂಡಿದ್ದೀನಿ.

ಅಲ್ಲಿ ದಾಂದ್ಲಿ ಆಲಾಲಾದಂಗ್ ನೋಡ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ.

ಈ ತರ ಗಾರ್ಡನ್ ಎಲ್ಲಿ ಅಪ ಅಂದ್ರೆ ಹತ್ತಿರದ ನಮ್ಮ ಹಳ್ಳಿಮಟ್ಟೆ ಅಂಥೇಳಿ ಅದ್ರಲ್ಸಿಗತ್ತಾ.

ಸಾಯಂಕಾಲ ಟೈಮ್ ನ್ಯಾಗ್ ಹಕ್ಕಿಗಳ ಕಲರವ ಕೇಳೋದು ಒಂಥರಾ ಒಂದ್ ಸುಖಾನೇ ಸುಖ.

ಅದು ಅವ್ರದು ಒಂದು ಕಲೆ ರೀ ನಾವು ಏನನ್ನೋ ತಗಿತಿರ್ತೇವಿ ಇಗ ಏನೋ ಹುಚ್ಚುಚಿನ ಹುಡುಗರು ಬರೇ ಫ್ರೀಫೈರ್ ಪಬ್ಜಿ ಅಂತೇ--

ತೆ ಆ ಅಂತ ಹ ಅಂತ ಸಂದರ್ಭದಲ್ಲಿ ನಿಧಾನವಾಗಿ ಗಾಡಿಯನ್ನು ಮೂವ್ ಮಾಡಬೇಕು.

ಇದು ಒಂದು ಸುಂದರವಾದ ಕಟ್ಟಡ ಐತಿ ಅಲ್ಲಿ ಯಾವ್ದೋ ಒಂದ್ ಮೀಟಿಂಗ್ ನಡೆಸಿದ್ದಾರೆ ಅದು ಒಂದು ಆಫೀಸ್ ಐತಿ ಸಾರೀ ಸಾರೀ ಇದೊಂದು ಆಫೀಸ್ .

ಅವ್ರೆಲ್ಲ ಮತ್ ಇಂಥ ಬಡ ಬಡ ಜನರಿಗೆ ಏನಾರ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋದಾಕ್ ಹೋದಾಗ ಅವ್ರ್ ಬಹಳ ನೆಗ್ಲೆಕ್ಟ್ ಇತ್ತ್ ಹಿಂದ.

ಅವು ಬೇಸಿಗೆ ಕಾಲದಲ್ಲಿ ತುಂಬಾ ತುಂಬಾ ಲಾಭದಾಯಕವಾಗಿ ಮತ್ತು ಇತರ ಕ್ಯಾನೆಲ್ ಕೆಲಸಗಳಲ್ಲಿ ನೀರುಗಳು ತುಂಬಾ ಯೂಸ್ ಆಗಬಹುದು.

ಪಾಪ ಅನಾಥ ಶವ ಆಗಿ ಇಡ್ತಾರ.

ಇಲ್ಲಿ ಯಾವ್ದೋ ಒಂದ್ ಕಟ್ಟಡ ಐತಿ. ಇದ್ ತುಂಬಾ ಹಳೆದರಾಗಿರುದ್ರಿಂದ ಆದ್ರ ಇಲ್ಲಿ ಓಡಾಡೋರ್ ತುಂಬಾ ಜಾಗೃತೆಯಾಗಿ ಓಡಾಡಬೇಕು.